ಕಾಟ ಏನೋ ಹಾಕಾರ ದೇವರದು ಫೋಟೋ ಐತೆ

ಇದ ಒಂದ್ ಡೊದ್ದೊಂದ ಬಿಲ್ಡಿಂಗ್ ಐತಿ. ಅಲ್ಲಿ ಬಹಳಷ್ಟು ಮರಗಳ ಅದಾವು. ಮತ್ತ ಅಲ್ ವೈಟ್ ಕಲರ್ ಇನ್ ಮಣ್ಣ್ ಐತಿ.

ಮತ್ತ ಈ ಅಂಗಡಿಯ ಹೆಸರ ಗಿಫ್ಟ್ ಅಂತ ಮೇಲೆ ಬರ್ದರ ಅಲ್ಲಿ ದೊಡ್ಡ ದೊಡ್ಡ ಪರದೆ ಹಾಕಾರೆ ಮತ್ತೆ ಲೈಟ್ ಹಚ್ಚಾರ.

ಮತ್ತೆ ಅಲ್ಲಿ ಮುಂಡುಗಾಡೆ ಒಂದ್ ಐತಿ ಬ್ಲಾಕ್ --

ಎಷ್ಟು ಒಳ್ಳೆ ಲೈಟ್ ಹಚ್ಚಿದ್ದಾರೆ ಇದು ಭಾಳ ಭಾಳ ಭಾಳೆ ಮಂದಿ ತಗೋ ಕೊಂಡುಕೊಳ್ಳೋಕೆ ಬಂದಿದ್ದಾರೆ.

ಬಹಳಷ್ಟು ಮರಗಳು ಅದವು ಮತ್ತೆ ಕಂಬ ಐತೆ ಮತ್ತೆ ಲೈಟ್ವೈರ್ ಹಾಕರಾ ಮತ್ತೆ ಬ್ಲಾಕ್ ಕಲರ್ ಮಣ್ಣು ಐತಿ .]

ಆರೆಂಜ್ ಕಲರ್ ವೈಟ್ ಕಲರ್ ಪ್ಯಾಂಟ್ ಹಾಕೊಂಡರ ಬ್ಲೂ ಕಲರ್ ಶರ್ಟ್ ಹಾಕೊಂಡು ನಿಂತಿದ್ದಾರೆ.

ಇಲ್ಲಿ ದೊಡ್ಡ ಒಂದು ದೇವಸ್ಥಾನ ಕಾಣ್ತೈತಿ ಏಸುಕ್ರಿಸ್ತದ ಇಲ್ಲಿ ಬಹಳ ಮಂದಿ ಜನರು ನಂಬುತಾರೆ.

ಲೈಟ್ ಫೈಟಿಂಗ್ ಮಾಡ್ಸರ್ರ ಬಹಳಷ್ಟು ವೈರ್ ಇದಾವ ಅಲ್ಲಿ ಮತ್ತೆ ರೆಡ್ ಕಲರ್ ಏನೋ ಐತೆ ಒಂದ್ ಬೋರ್ಡ್ --

ಇಲ್ಲಿ ದೊಡ್ಡದೊಂದು ಬಿಲ್ಡಿಂಗ್ ಐತೆ ಆ ಬಿಲ್ಡಿಂಗ್ ಮ್ಯಾಲ ಜವಾಹರ್ ನೆಹರು ವಿದ್ಯಾಲಯ ಅಂತ ಬರದಿದು ವಿದ್ಯಾಲಯ ಐತಿ ಎಲ್ಲಾ ಕಿಟಕಿಗಳು ಓಪನ್ ಮಾಡರ.